ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಇದೊಂದು ಬಿಲ್ಡಿಂಗ್ ಗಳು. ನೋಡಲು ಇಲ್ಲಿ ಟ್ಯಾಟ್ಕ್ಟರ್ ವ್ಯಾನ್ ಗಳು ಕಾರು ಜೀಪು --

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಹಲವಾರು ಆಟೋ ವ್ಯಾನುಗಳು ನೋಡಲು ಇಲ್ಲಿ ಬೈಕುಗಳು ಸಹ ನಿಂತಿದ್ದಾವೆ.

ಸಾಲಾಗಿ ಲೈನಿ ನಲ್ಲಿ ಕುಳಿತಿದ್ದಾರೆ ನೋಡಲು ತುಂಬಾ ಅದ್ಭುತವಾಗಿ ಕಾಣಿಸುತ್ತಿದೆ ಅವರ ಶಿಕ್ಷಕರು ಸಹಾ ಕುಳಿತಿದ್ದಾರೆ.

ಅದ್ಭುತವಾದ ಒಂದು ಚೇರ್ ಗಳು ನೋಡಲು ತುಂಬಾ ಖುಷಿಯಾಗುತ್ತದೆ ಮತ್ತು ಸ್ವಚ್ಛತೆಯಿಂದ ಕಾಣಿಸುತ್ತಾ ಇರುವ ಹೋ--

ಈ ಚಿತ್ರದಲ್ಲಿ ಕಾಣಿಸ್ತಾ ಇರುವುದು ಒಂದು ಕಾಲೇಜಿನ ಫಂಕ್ಷನ್ ಇರಬಹುದು. ನೋಡಲು ಇದೊಂದು ಆಡಿಟೋರಿಯಂ ಇರಬಹುದು.

ಮತ್ತು ಇಲ್ಲೊಂದು ಕಾರು ಸಹಾ ನಿಂತುಕೊಂಡಿದೆ ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷ ಎರಡು ಭಾಷೆಯಲ್ಲೂ ಸಹ ಬರೆದಿದ್ದಾರೆ ನೋಡಲು ಚೆನ್ನಾಗಿದೆ.

ಇದು ಒಂದು ಹಾಸ್ಪಿಟಲ್ ಇರಬಹುದು ನೋಡಲು ತುಂಬಾ ಚೆನ್ನಾಗಿದೆ ಮತ್ತು ಸ್ವಚ್ಛತೆಯಿಂದ ಕಾಪಾಡಿಕೊಂಡಿದ್ದಾರೆ.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಸ್ ನ್ ಬಬಲೇಶ್ವರ ಜೋಳದ ವ್ಯಾಪಾರ ನೋಡಲು ಇಲ್ಲಿ ಹಲವಾರು ತರಹದ.

ಮಾರಾಟ ಮಾಡುತ್ತಿದ್ದಾರೆ ನೋಡಲು ತುಂಬಾ ಕುಹಿಯಾಗುತ್ತದೆ ಇಲ್ಲೊಬ ವ್ಯಕ್ತಿ ನಿಂತಿ.